ಫಕ್ಷನ್ ಗಳ್ ಮಾಡ್ಕೋಬೋದ ಅಲ್ಲಿ.

ಈ ಸ್ವಲ್ಪ ಜನ ಮಾಡ್ಕತಿನಿ ಪೆಂಡಾಲ್-ಗಿಂಡಲ್ ಹಾಕ್ಕೊಂಡು ಯಾಕಂತ ಅಂತ ಅಂದ್ರ ಛತ್ರಕ್ ಒಂದ್ ಹೋಗ್ಬೇಕು ಅಂತ ಅಂದ್ರೆ ದೊಡ್ದು ಜಾಸ್ತಿ. ಅಡ್ವಾನ್ಸ್ ಐವತ್ತು ಸಾವಿರ ಒಂದ್ ಲಕ್ಷ ಎಲ್ಲ ಕಟ್ಟಬೇಕಾಗುತ್ತೆ ಯಾರ್ ಕಟ್ಟರೋ ನಮ್ ಊರ್ಲ್ಲೇ ಮಾಡ್ಕೊತೀನಿ.

ಓಹ್ ಓಹ್ ಕಟ್ಡಡ ಏನಾರು ಕಟ್ಸ್ಬಹುದು ಆದ್ರೆ ಬಾತ್ರೂಮ್ ಗುಂಡಿ ತೋಡ್ಸ್ತಿರಬಹುದು ಯಾರಿಗೊತ್ತು. ಜೆ_ಸಿ_ಬಿ ಕೆಲಸ ಮುರುದಾಕದು ಉಂಟುಸದು ನಾಶ ಮಾಡೋದು ಹಾಳ್ ಮಾಡೋದು. ಉದ್ದಾರ ಅಂತು ಮಾಡಲ್ಲ ಅದು.

ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ ಮೈಸೂರ್ ಅಲ್ಲಿ ಅದ ಬೆಂಗಳೂರು ಅಲ್ಲಿ ಅದ ನಮ ಊರಲ್ಲಿ ಇಲ್ಲ. ಹಳ್ಳಿಗಳ್ ಅಲ್ಲಿ ಇರಲ್ಲ ಹಿಂಗ ಅಪಾರ್ಟ್ಮೆಂಟ್ ಸಿಟಿ ಗಳಲ್ಲಿ ಮಾತ್ರ ಇರ್ತವ. ಓದ ಹೈಕ ಫ್ಯಾಮಿಲಿ ಕೆಲಸ ಮಾಡವರು ಎಲ್ಲ ಹೋಗಿ ಅಪಾರ್ಟ್ಮೆಂಟ್ ಲ್ಲಿ ಸೇರ್ಕೊಂಡಿರ್ತರ. ಅಪಾರ್ಟ್ಮೆಂಟ್ ಲ್ಲಿ ಏನಪಾ ಅಂದ್ರ ದುಡ್ದು ಜಾಸ್ತಿ ಅಲ್ಲಿ.